ಇದೋ ಒಂದು ದೊಡ್ಡ ದಾದಾ ಫನ್ಕ್ಷನ್ ಅಂತ ನೇ ಹೇಳಬಹುದು ಇಲ್ಲಿ ಜನರು ಪೋಸ್ಟರ್ಗಳನ್ನು ಹಾಕಿದರೆ ಅದ್ ಇಲದೆ ಹೂವಿ ನಿಂದ ತುಂಬಾ ಚನ್ನಾಗಿ ಅಲಂಕಾರ ಮಾಡಿದ್ದಾರೆ.

ಅಲ್ಲದೆ ನೀರು ಕೂಡಾ ತುಂಬಾನೇ ಅಂದ್ರೆ ತುಂಬಾನೆ ಚನ್ನಾಗಿ ಒಂದು ದೊಡ್ಡ ಬಂಡೆಯಿಂದ ಕೂಡ ಅಥವಾ ಒಂದು ದೊಡ್ಡ ಬೆಟ್ಟದ ಮೇಲಿಂದ ಹರಿತ ಇದೆ ಅಂತ ಹೇಳ್ಬಹುದು.

ಇದು ಜಿಮ್ ಮಾಡುವಂತಹ ಒಂದು ಬಾಡಿ ಫಿಟ್ ಮಾಡುವಂತಹ ತುಂಬಾನೇ ಸಲಕರಣೆಗಳು ಇಟ್ಟಿದ್ದಾರೆ ಹಾಗೆ ಇಲ್ಲಿ ಮಿರರ್ ಗಳನ್ನು ಕೂಡ ಇಟ್ಟಿದ್ದಾರೆ

ಇದು ಒಂದು ಏರ್ಟೆಲ್ ನ ಒಂದು ಮೊಬೈಲ್ ಅಂಗಡಿ ಅಂತ ಹೇಳ್ಬಹುದು ಇಲ್ಲಿ ಒಳಗಡೆ ಜನರು ಹೋಗಿದ್ದಾರೆ ಅದು ಅಲ್ಲದೆ ರೋಡ್ ಕೂಡ ಇದೆ ಮತ್ತೆ ಇಲ್ಲಿ ಬೈಕ್ ಗಳನ್ನು ನಿಲ್ಲಿಸಿದ್ದಾರೆ ಮತ್ತೆ ಅಕ್ಕ ಪಕ್ಕದಲ್ಲಿ ಜನರು ಓಡಾಡುತ್ತಿದ್ದಾರೆ.

ಇದು ಒಂದು ಹಳೆಯದಾದಂತ ಒಂದು ಬಂಡೇ ಅಂತ ಹೇಳ್ಬಹುದು. ಇಲ್ಲಿ ಒಂದು ಗೋಡೆಯನ್ನ ಮಾಡಿದರೆ ಅದು ಅಲ್ಲದೇ ಇಲ್ಲಿ ಬಂಡೆಗಳನ್ನ ಬಿಸಾಕಿದ್ದಾರೆ. ಉಮ್ ಮತ್ತೆ ಆ ಗೋಡೆಯ ಮೇಲೆ ಒಂದು ಚಾಪಿಸ್ ಇಂದ ಏನ್ ಏನೋ ಬರೆದ್ದಿದಾರೆ.

ಅದು ಅಲ್ಲದೆ ಇಲ್ಲಿ ಒಂದು ದೊಡ್ಡದಾದಂತಹ ಒಂದು ಕಾರು ನಿಂತಿದೆ ಮತ್ತೆ ಇಲ್ಲಿ ಒಂದು ರೋಡನ್ನು ಮಾಡಿದ್ದಾರೆ. ಸುತ್ತಲೂ ಹಚ್ಚ ಹಸಿರಿನಿಂದ ಅಥವಾ ದೊಡ್ಡ್ ದೊಡ್ಡ ಮರಗಳು ಕೂಡ ಇದಾವೆ.

ಇಲ್ಲಿ ಸಿರಾಮಿಕ್ ಸೆಂಟರ್ ಇದೆ. ಅದು ಅಲ್ಲದೆ ಇಲ್ಲಿ ಬೇರೆ ಬೇರೆ ರೀತಿಯ ಶಾಪ್ಗಳು ಇದಾವೆ ಮತ್ತೆ ರೋಡ್ ಇದೆ ಜನರು ಆಹ್ ಓಡಾಡುತ್ತಿದ್ದಾರೆ. ಬೈಕ್ಗಳು ಕೂಡ ನಿಂತಿದೆ ಒಂದು ಮತ್ತೆ ಬೇರೆ ಬೇರೆ ಶಾಪ್ಗಳು ಕೂಡ ಮುಚ್ಚಿದವೇ.